ಇದರಲ್ಲಿ ಅವನು ಏನಕ್ಕೋ ಕಾಯುತ್ತ ಇರಬಹುದೇನೊ ಮತ್ತೊಬ್ಬ ಚಿಕ್ಕ ಬಾ ಮಗು ಇದೆ ಅವರು ಏನೋ ಕಾಯುತ್ತ ಇರಬಹುದೇನೊ --

ಈ ಚಿತ್ರದಲ್ಲಿ ಒಬ್ಬರು ಆರಕ್ಷಕರು ಇದ್ದಾರೆ ಮತ್ತೆಲ್ಲ ಏನೋ ನಿಂತಕೊಡು ನೋಡುತ್ತಾ ಇದ್ದಾರೆ ಏನೋ ಒಂದು .

ವಿದ್ಯಾರ್ಥಿನಿಯರೇ ಇದುನ್ನೆಲ್ಲ ಮಾಡ್ತಾ ಇರೋದು--

ಒಂದು ದೇವಸ್ಥಾನ ಇಲ್ಲಿ ಆ ಒಂದು ಹಬ್ಬ ನಡಿತ್ತ ಇದೆ ಅಂತ ಹೇಳಬಹುದು ಅದರಲ್ಲಿ ತುಂಬಾ ಜನ ಸೇರಿದ್ದಾರೆ ಈ ಹಬ್ಬದಲ್ಲಿ.

ಈ ಚಿತ್ರದಲ್ಲಿ ಒಬ್ಬ ಮೂರೂ ಜನ ಹುಡುಗಿಯರು ಸೇರಿಕೊಂಡು ನೃತ್ಯ ಮಾಡುತ್ತಿರಬಹುದೇನೋ ಒಬ್ಬಳು ಕೈಯನ್ನು ತೋರಿಸುತ್ತ ಏನೋ ಮಾಡುತ್ತಿದ್ದಾಳೆ ಮತ್ತೊಬ್ಬಳು ಅಷ್ಟೇ ಮತ್ತೊಬ್ಬಳು ಏನೋ ನೋಡುತ್ತಾ ಇದ್ದಾಳೆ ಪಾಪ ಅವಳಿಗೆ ಮಾಡಲು ಬರುತ್ತಿಲ್ಲವೇನೋ ಅನ್ಸುತ್ತೆ .